ಇದರಲ್ಲಿ ನಾವು ನೋಡುವುದಾದರೆ ಅದರ ಸಿಂಬಲಗಳನ್ನು ಕಾಣುತ್ತೇವೆ ಅಂದರೆ ಹಾಗೂ ಇದನ್ನು ಮರುಬಳಕೆಯಾಗಿ ಬಳಸಬಹುದಾಗಿದೆ ವಸ್ತುಗಳನ್ನು.

ಈ ಸ್ಥಳವು ಮಕ್ಕಳಿಗೆ ಆಟವಾಡಲು ತುಂಬಾ ಉಪಯುಕ್ತವಾಗಿರುತ್ತದೆ .ಏಕೆಂದರೆ ಅಲ್ಲಿನ ಮರವನ್ನು ನೆರಳನ್ನು ನಾವು ಅನೇಕ ರೀತಿಯಲ್ಲಿ ಉಪಯೋಗಿಸಬಹುದಾಗಿದೆ.

ಇದರಲ್ಲಿ ನಾವು ಕಾಣುವುದಾದರೆ ಅನೇಕ ರೀತಿಯಲ್ಲಿ ಬಾಗಿಲುಗಳನ್ನು ಕಾಣುತ್ತೇವೆ. ಅದರನ್ನು ಮೊದಲಾಗಿ ಕೆಳಕ್ಕೆ ವಿಶೇಷ ಘಟಕ ಎಂಬ ಕೋಣೆಯನ್ನು ಕಾಣುತ್ತೇವೆ.

ಇಲ್ಲಿಯೂ ಸಹ ನಾವು ಎರಡು ಅಥವಾ ಎರಡಕ್ಕಿಂತ ಹೆಚ್ಚಾಗಿ ಮೊಸಳೆಗಳನ್ನು ಕಾಣಬಹುದು ಇವುಗಳನ್ನು ಸಂಗ್ರಹಿಸಲ್ಪಟ್ಟಿದ್ದು ಮತ್ತು ಬಂದಿಲ್ಪಟ್ಟಿದ್ದು ಇವುಗಳಿಗಾಗಿಯೇ ಅಲ್ಲಿ ನೀರಿನ ಕೊಳವೆಯನ್ನು ಮಾಡಿರುತ್ತಾರೆ.

ಇದರಲ್ಲಿ ನಾವು ನೋಡುವುದಾದರೆ ಅತ್ಯಂತ ಉದ್ದವಾದ ದಾರಿಯನ್ನು ನಾವು ಕಾಣುತ್ತೇವೆ ಹಾಗೆ ಪಕ್ಕದಲ್ಲಿ ಅನೇಕ ರೀತಿಯ ದ್ವಿಚಕ್ರ ವಾಹನಗಳನ್ನು ಇಲ್ಲಿ ನಿಲ್ಲಿಸಿದ್ದಾರೆ.

ಈ ಚಿತ್ರದಲ್ಲಿ ನಾವು ಕಾಣುವುದಾದರೆ ಅನೇಕ ಕುರ್ಚಿಗಳನ್ನುಇಲ್ಲಿ ಹಾಕಿದ್ದಾರೆ ಹಾಗು ಅನೇಕ ರೀತಿಯ ಫ್ಯಾನ್ಗಳನ್ನು ಅಳವಡಿಸ-- ಇದು ಓದಲು ಉಪಯುಕ್ತ ಸ್ಥಳವಾಗಿದೆ.

ಇಲ್ಲಿ ನಾವು ಮೊಸಳೆಯನ್ನು ಕಾಣುತ್ತೇವೆ ಮೊಸಳೆಯ ಚರ್ಮದ ಒಂದೊಂದು ರೀತಿಯ ಆಕಾರಗಳನ್ನು ಇಲ್ಲಿ ನಾವು ಕಾಣಬಹುದಾಗಿದೆ.

ಈ ಚಿತ್ರದಲ್ಲಿ ನಾವು ಕಾಣುವುದಾದರೆ ಒಂದು ದೊಡ್ಡ ಕನ್ನಡಕವನ್ನು ನಾವು ಇಲ್ಲಿ ಕಾಣುತ್ತೇವೆ ಹಾಗೂ ಇದರ ಸುತ್ತ ಅನೇಕ ರೀತಿಯ ಲೈಟುಗಳನ್ನು ನಿಲ್ಲಿಸಿದ್ದು ನಾವು ಇದನ್ನು ಕಾಣುತ್ತೇವೆ